ಕಾರ್ಡ್ ಹಾಕಿದ್ದೀನಿ ಕಾರ್ಡ್ ಸ್ಟಕ್ ಆಗೋಗಿಬಿಟ್ಟಿದೆ ಅಮೌಂಟ್ ಬರತಿಲ್ಲಾ ಕಾರ್ಡ್ ಬರತಿಲ್ಲಾ. ನನಗ ಭಯ ಅದು ಬೇರೆ ರಾತ್ರೆ ಹನ್ನೆರಡೂವರೆ ಅಷ್ಟೊತ್ತಿಗೆ. ನನಗೆ ಭಯ ಬೇರೆ ಕಾರ್ಡು ಬರತಿಲ್ಲಾ ದುಡ್ಡು ಬರತಿಲ್ಲಾ ಕಾ ಬಾಕ್ಸ್ ಬಿಡತಿದ್ದಿನಿ ಏನು ಬರತಿಲ್ಲಾ ಅಲ್ಲಿ.

ಆಹ್ಹ್ ನಾವು ಹುಡುಗರೆಲ್ಲಾ ಪ್ಲಾನ್ ಹಾಕಿವಿ ಆಹ್ ಬೇರೆ ಗಾಡಿಯಲ್ಲ ಎತ್ಕೊಂಡ್ ಹೋಗಣ ಅಂತ. ಟೈಮ್ ಸಿಕ್ಕಿಲ್ಲಾ ಇನ್ನು ಫ್ರೀ ಆಗಿಲ್ಲಾ ಯಾರು ಸೋ ನೋಡಣ ಹೋಗಕೆ --

ಬಂದಾಗ ಸ್ಕೂಲ್ ಅಲ್ಲಿ ಮಾಡಿರೋ ಕಪಿ ಚೇಷ್ಟೇಗಳು ಆಹ್ ಟೆಂತ್ನಲ್ಲಿ ಹೆಂಗ್ ಕಳ್ದೆ ಹೆಂಗ್ ಕಳ್ದೆ ಸ್ಕೂಲ್ ಲೈಫ್ ಅಂತ ಅನ್ನಸದಾಗ--

ಅವರ ಮಗಳು ಬೆಂಗಳೂರಲ್ಲಿ ಇರೋದಂತೆ ಅವರ ಹತ್ರ ಫೋನ್ ಗಿನ ಏನು ಇಲ್ಲಾ ಸುಮ್ಮನೆ ಆವಾಗ ಲೆಟರ್ ಟ್ರೆಂಡ್ ಇತ್ತು ಆವಾಗ ಬರೆತಿದ್ರು. ಸೊ ಆವಾಗ ಬರೀತಿದ್ದೆ.

ಅದ್ ಗೊತ್ತಿಲ್ದೆ ಪೊಲೀಸ್ ಹಿಡಕೊಂಡುಬಿಟ್ಟಿದ್ರು ಟಿಕೆಟ್ ತೋರಸಪ್ಪಾ ಟಿಕೆಟ್ ತೋರಸಪ್ಪಾ ಅಂತ ಅಪ್ಪ ಟ್ರೈನ್ನಲ್ಲಿ ಹೋಗಿದಾರೆ ನಾನ್ ಅರ್ಧ ಗಂಟೆ ಬರೀ ಪೊಲೀಸ್ ಜೊತೆ ಬರೀ ಜಗಳ ಆಡಿರದೇ.

ಕೊಡಗಂತಾ ಬಂದಾಗ ನಾವು ನಮ್ಮ ಸಮ್ಮರ್ ಹಾಲಿಡೇಸ್ ಅಲ್ಲಿ--